ಈ ಚಿತ್ರವನ್ನು ನೋಡಿದಾಗ ಇದು ಒಂದು ಕೆ_ಎಸ್_ಆರ್_ಟಿ_ಸಿ ಬಸ್ ನಿಲ್ದಾಣ ಎಂಬುವುದು ತಿಳಿಯಬಹುದು.

ಹಾಗೆ ಕೆಂಪು ಮತ್ತು ಬಿಳಿ ಬಣ್ಣದ ಕಾರ್ ಅನ್ನು ಕ ಕಾಣುತ್ತಿದ್ದೇವೆ.

ಆ ಕೆರೆಯ ಸುತ್ತಮುತ್ತ ಹಸಿರು ತುಂಬಿದೆ ಮರಗಳು ಇವೆ ದೊಡ್ಡ ದೊಡ್ಡ ಮರಗಳಿವೆ.

ನೀಲಿ ಆಕಾಶ ಕಾಣುತ್ತಿದೆ ಹಾಗು ಕರೆಂಟ್ ಕಂಬವನ್ನು ಅ ನೆಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ಕೆಂಪು ಟಿ ಶರ್ಟ್ ಹಾಕಿ ನಿತ್ತಿರೊದನ್ನು ಕಾಣಬಹುದು ಇನ್ನೊಬ್ಬ ವ್ಯಕ್ತಿ ರೋಡ್ ಅನ್ನು ಕ್ರಾಸ್ ಮಾಡುತ್ತಿರುವುದನ್ನು ನೋಡಬಹುದು.

ಹಾಗೆ ಮಧ್ಯದಲ್ಲಿ ತರತರದ ಹೂಗಳು ಇವೆ ಅಂಗಡಿಯಲ್ಲಿ ಪೂಜೆ ಸಾಮಾಗ್ರಿಗಳು ಹಾಗೂ ಕೈ ಬ್ಯಾಗುಗಳು ಸಿಗುತ್ತಿದೆ.

ಒಂದು ಟೇಬಲ್ ಇದೆ ಆ ಟೇಬಲಿನ ಮೇಲೆ ಮೂರ್ ಪ್ಲೇಟ ನ್ನು ಕಾಣಬಹುದು ಒಂದು ಕೆಂಪು ಬಾಕ್ಸ ಅನ್ನು ಕಾಣಬಹುದು.

ಕೆಲವು ಮೀನುಗಳು ನೆಲದ ಮೇಲೆ ಬಿದ್ದಿರುವುದನ್ನು ಕಾಣಬಹುದು ಸುತ್ತ ನೀರನ್ನ ಕಾಣಬಹುದು.

ಚಿತ್ರದಲ್ಲಿ ಒಂದು ಮೈದಾನವನ್ನು ಕಾಣಬಹುದು ಮೈದಾನದ ಸುತ್ತ ಸಣ್ಣ ಸಣ್ಣ ಅವಲುಗಳು ತುಂಬಿವೆ.

ಒಳಗೆ ಪೂಜಾರಿಯನ್ನು ಕಾಣಬಹುದು ಹಾಗೆ ಒಬ್ಬ ವ್ಯಕ್ತಿ ನಿಂತಿರೋದನ್ನೂ ಕಾಣಬಹುದು ಒಂದು ಸ್ಟೂಲ್ ಇದೆ.

ಈ ಚಿತ್ರದಲ್ಲಿ ಒಂದು ಕೊಠಡಿಯನ್ನು ಕಾಣಬಹುದು.

ಈ ಚಿತ್ರವನ್ನು ನೋಡಿದಾಗ ಒಂದು ದೇವಸ್ಥಾನ ಎಂಬುವುದನ್ನು ಕಾಣಬಹುದು.

ಹಾಗೆ ಹುಡುಗಿಯ ಕೈಯಲ್ಲಿ ವಾಚ್ ಇದೆ ತಲೆಯ ಮೇಲೆ ಸ್ಪೆಕ್ಸ್ ಇದೆ ಹುಡುಗನ ಹಿಂದೆ ಬ್ಯಾಗ್ ಇದೆ.

ಕಿಟಕಿಗಳಿವೆ ಲೈಟ್ ಇವೆ ಹಾಗೆ ನೆಲದ ಮೇಲೆ ಕಾರ್ಪೆಟ್ ಗಳನ್ನು ಹಾಕಿದ್ದಾರೆ.

ಕಟ್ಟಡದ ಒಳಗೆ ಹಲವಾರು ಕಾರುಗಳು ನಿತ್ತಿರುವುದನ್ನು ನೋಡಬಹುದು ಕಟ್ಟಡದ ಪಕ್ಕದಲ್ಲಿ ಒಂದು ಸಣ್ಣ ಹಣ್ಣಿನ ಅಂಗಡಿ ಇದೆ.

ಈ ಚಿತ್ರವನ್ನು ನೋಡಿದಾಗ ಇದು ಒಂದು ಕಾರ್ಯಕ್ರಮ ನಡೆಯುವ ಸ್ಥಳ ಎಂಬುದನ್ನು ತಿಳಿಯಬಹುದು.

ಹಲವಾರು ಜನರು ಊಟಕ್ಕೆ ಕೂತಿದ್ದಾರೆ ಹಾಗೆ ಕೆಲವು ಜನ ನಿಂತುಕೊಂಡು ಊಟವನ್ನು ಮಾಡುತ್ತಿರುವುದನ್ನು ನೋಡಬಹುದು.

ಗೆ ಒಂದು ಕರೆಂಟ್ ಬೋರ್ಡ್ ಅನ್ನು ಸ್ವಿಚ್ ಅನ್ನು ಇಟ್ಟಿದ್ದಾರೆ.

ಇಬ್ಬರು ಕೂತಿದ್ದಾರೆ ಇನ್ ಇಬ್ಬರು ನಿತ್ತಿದ್ದಾರೆ ಹಾಗೆ ಟೇಬಲ್ ಫ್ಯಾನ್ ಗಳು ಇವೆ.